ಈ ಬ್ಯಾಂಕ್ ನಲ್ಲಿ ನಾವು ಹಣವನ್ನು ಪಡೆಯಬಹುದು.

ಇದು ಗುರು ಸಾಯಿ ಟ್ರೇಡರ್ಸ್ ದುಖಾನ್ ಇದೆ.

ಹಾಗು ಚಿಡೆಗಳು ಇವೆ ಹಾಗು ಇಲ್ಲಿ ಒಂದು ಬುಟ್ಟಿ ಇದೆ.

ಇಲ್ಲಿ ಒಬ್ಬ ಹುಡುಗ ಮನೆಯೊಳಗೆ ಹೋಗುತ್ತಾ ಇದ್ದಾನೆ.

ಒಂದು ವೈಟ್ ಹಾಗೂ ಒಂದು ಆರೆಂಜ್ ಆ ಶರ್ಟ್ ಗಳನ್ನು ಹಾಕಿಕೊಂಡು ನಿಂತಿ --

ಹಾಗೂ ಇಲ್ಲಿ ಒಂದು ಮನೆ ಇದೆ ಆ ಮನೆಗೆ ಒಂದು ಕಿಡಕಿ ಇದೆ.

ಹಾಗು ಈ ಮನೆಗೆ ಒಂದು ಬಾಗಿಲ ಇದೆ.

ಇಲ್ಲಿ ಮದಿ ಮಕ್ಕಳು ಫೋಟೋ ವನ್ನು ಇಳಿಸುತ್ತಾರೆ ಹಾಗು ಚಿಕ್ಕ ಮಕ್ಕಳ ಫೋಟೋವನ್ನು ಇಳಿಸುತ್ತಾರೆ.

ಸೇವಂತಿ ಹೂಗಳಿವೆ ಹಾಗೂ ಚಂಡುವಿನ ಹೂಗಳಿವೆ ಅನೇಕ ರೀತಿಯ ಹೂಗಳಿವೆ.

ಇದು ಒಂದು ಜನರಲ್ ಸ್ಟೋರ್ ಇದೆ ಇಲ್ಲಿ ಲೈಟ್ ಗಳಿವೆ ಹಾಗು ಫ್ಯಾನ್ ಗಳಿವೆ.